ಇದು ಇಂಜಿನಿಯರ್ ಫೋಟೋ ಅದಾ ಭಯ್ ಎಂಜೀನೀರ್ ಟೋಪಿ ಹಾಕೊಂಡನ ಗ್ರೀನ್ ಕಲರ್ ಇದು ಹಾಕೊಂಡನ ಶರ್ಟ್ ಬಗಾಲಾಲ್ ಒಂದ್ ಟೇಪ್ ಅದ ಸಿವಿಲ್ ಇಂಜಿನಿಯರ್ ಹಿಂದ್ ಕಬ್ ಕಬ್ಬಿಣ ‌ಅವಾ ಕಬ್ಬಣ ಸಪೋರ್ಟ್ಟ್ಲೆ ನಿಂತನ ರಾತ್ರ್ಯಾಗ ಪುರ ಸಿಮೆಂಟ್ ಗಿಮೆಂಟ ಬಾಜು.

ಫ್ಯಾನ್ ಗಿನ್ ಹಚ್ತಾರ ಶಿಸ್ತ ಅರಾಮ್ಸೆ ಎಪ್ಪತ್ ರೂಪಾಯಿ ತಗೋತಾರ ಒಂದ್ ಕಟ್ಟಿಂಗ್ಗೆ ಎಪ್ಪತ್ ರೂಪಾಯಿ.